ಇಲ್ಲಿ ಜನಗಳ ಸಂ ಜನಗಳ ಓಡಾಟ ಕಡಿಮೆ ಜನಸಂದಣಿ ನು ಕಡಿಮೇನೆ ಇರುತ್ತೆ ಸದ್ಯ ಒಂದು ಬಟ್ ಲೈಟ್ ಗಳು ಸಹ ಅಷ್ಟು ಇನ್ನು ದೆವೆಲೋಪ್ ಆಗಿಲ್ಲ ಇನ್ನು ದೆವೆಲೋಪ್ ಆಗ್.

ಇದು ಒಂದು ಎಕ್ಸಿಮಿಷನ್ ಇದು ಈ ಎಕ್ಸಿಮಿಷನ್ ಜಾತ್ರೆ ಯಲ್ಲಿರುತ್ತೆ ಜಾತ್ರೆಯಲ್ಲಿರುವ ಎಕ್ಸಿಮಿಷನ್ ನಲ್ಲಿ ಎಲ್ಲಾ ತರದ ಆಟ ಆಡುವಂತಹ ವಸ್ತುಗಳು ಹಾಗೇನೇ ಮಾರುವುದಕ್ಕೆ ಬಟ್ಟೆಗಳು ಬರೆಗಳು ಏನೇನು ತಗೋಬಹುದೋ ಎಲ್ಲ ಸಿಗುತ್ತೆ ಇದು ಬಹಳ.

ಇದೊಂದು ಮದುವೇ ಮನೆ ಇಲ್ಲಿ ಗುಜರಾತಿ ಸ್ಟೈಲ್ ನಲ್ಲಿ ಡಾನ್ಸ್ ಮಾಡ್ತಾ ಇದ್ದಾರೆ. ದಾಂಡಿಯಾ ಅಂತ ಇದನ್ನ ಕರೀತಾರೆ.

ಹಾಗೇನೇ ಬಹಳ ದಿನಗಳು ಇಲ್ಲಿ ಕೂತ್ಕೊಂಡು ಡಿಸ್ಕಶನ್ ಸಹ ಮಾಡ್ತಾರೆ ಇದರ ಬಗ್ಗೆ ಇವೆಲ್ಲ ದೃಶ್ಯ.